ದೇವಿ ಮಕ್ಕಳಾದೆ ಹಾಡಿನ ಮೂಲಕ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಕ್ಕಂತದ್ದು .

ದೇವೆಯನ್ನು ಭಕ್ತಿ ಆರಾಧನೆ ಮೂಲಕ ಉಳಿಸಿಕೊಳ್ಳುವ ಒಂದು ಸಂಪ್ರದಾಯವನ್ನು ಆಚರಿಸುತ್ತಿದ್ದಾರೆ.

ಬಗೆಯ ಬಗೆಯ ಮೀನುಗಳನ್ನ ಕತ್ತರಿಸಿ ತುಂಡು ತುಂಡಾಗಿ --

ಎಲ್ಲರನ್ನ ಮುಖ್ಯ ಉದ್ದೇಶಕ್ಕಾಗಿ ಮಾತನಾಡುವು ಉದ್ದೇಶದಲ್ಲಿ ಕಾಣಿಸುತ್ತಿದೆ ಈ ತ್ರಿಶಾವಳಿಯಲ್ಲಿ--

ಇನ್ನೊಬ್ಬ ವ್ಯಕ್ತಿಯು ಅವನ ಜೊತೆ ನಿಂತುಕೊಂಡು ಸಹಕರಿಸುತ್ತಿದ್ದಾನೆ ಮಿಕ್ಕಿದ ಅವರೆಲ್ಲ ಸದಸ್ಯರುಗಳು ತಮ್ಮ ಬಂಗಿಯಲ್ಲಿ ಕುಳಿತುಕೊಂಡು ಅದನ್ನು ಆಲೋ .

ಈ ದೃಶ್ಯದಲ್ಲಿ ವ್ಯಕ್ತಿಯೊಬ್ಬನು ತನ್ನ ಸೆಲ್ಫಿಯೆನ್ನು ತೆಗೆದುಕೊಂಡಿರುವಂತ ಇರುವಂತಹ ಇಮೇಜ್ ಆಗಿರುವಂಥದ್ದು.

ವ್ಯಕ್ತಿಯೊಬ್ಬನು ತನ್ನ ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾ ಫೋಜ್ ಅನ್ನ ಕೊಟ್ಟಿದ್ದಾನೆ.

ಈ ಛಾಯಾಚಿತ್ರದಲ್ಲಿ ವ್ಯಕ್ತಿ ಒಬ್ಬನು ಜಿಮ್ ನ ವ್ಯಾಯಾಮವನ್ನು ಮಾಡುತ್ತಿರತಕ್ಕಂತ ಸಂದರ್ಭದಲ್ಲಿ ಅವನು ತನ್ನದೇ ಆದ ಫೋಟೋ ವನ್ನು ವ್ಯಾಯಾಮದಲ್ಲಿ ಕ್ಲಿಕ್ಕಿ ಸಿರತಕ್ಕಂತ ದೃಶ್ಯಾವಳಿ ಇದಾಗಿದೆ.

ಈ ಛಾಯಾಚಿತ್ರದಲ್ಲಿ ಬಾಲಕನೊಬ್ಬನು ತನ್ನ ಸೆಲ್ಫಿ ಫೋಟೋ ವನ್ನು ತೆಗೆದುಕೊಂಡಿದ್ದಾನೆ.

ಈ ಇಮೇಜಿನ ಲ್ಲಿ ಕಾಣಬಹುದೆಂದರೆ ಮೀನು ವ್ಯಾಪಾರಿಗಳು ಮೀನನ್ನ ಕ್ಲೀನ್ ಮಾಡ್ತಾ ಇರುವಂತ ದೃಶ್ಯಾವಳಿಗಳು

ವ್ಯಾಯಾಮ ಮಾಡಿಕೊಂಡು ತನ್ನ ಕಟ್ಟು ಮಷ್ಟಾದ ಕೈ ಪುಷ್ ಅಪ್ ಅನ್ನು ನೋಡಿಕೊಂಡು ಹಾಹ್ ಎಂದು ತನ್ನ ಆ ಇದನ್ನು ಮಾ--